ಯಾವ್ ಪುಡಿ ಬೇಕಾರ್ ಸಿಗ್ತಿತ್ತು. ಈಗ ಏನಿಲ್ಲಾ ಪ್ಯಾಕೇಟು . ಪ್ಯಾಕೇಟ ಲ್ಲೇ ದಿನಸಿ ಅಂಗಡಿ ಆಗ್ಯವ್.

ನುರಿದವರು ಇದಾರೆ ಈಗ ಭರತ ನಾಟ್ಯಗಳಿಲ್ಲಾ ಎಲ್ಲಾ ಡಿಸ್ಕೋ ಡ್ಯಾನ್ಸ್ ಎಂತ ಸರಿಗಮಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎಂತೆಂತದೋ ಬಂದಾವೇ.

ಕುವೆಂಪು ಬುಕ್ಕು ಕಥೆ ಬುಕ್ಕು ಎಂತ್ ಎಂತದು ಬುಕ್ಗಳು ಬಂದವು.

ಅದ್ ಎಂತದು ಬಾರಿ ಹಾವು ಹೆಸ್ರು ಹೇಳಕ್ಕೂ ನಮ್ಗೂ ಬರಲ್ಲಾ ಬಿಡೊ.